ಇಲ್ಲಿ ಮಂಜುನಾಥ ಸ್ವಾಮಿಯನ್ನು ಆರಾಧಿಸ್ತಾರೆ ಇಲ್ಲಿಗೆ ನಾನು ತುಂಬ ಸಲ ಭೇಟಿ ಕೊಟ್ಟಿದ್ದೇನೆ .

ನೋಡ್ಬಹುದು ಇದು ಅದ್ಭುತವಾದ ಒಂದು ದೇವಸ್ಥಾನ --

ಇದರ ಮಾಳಿಗೆಯ ಮಾಡಿಗೆಯಲ್ಲಿ ಒಂದು ಮಹಿಳೆಯನ್ನು ಕಾಣಬಹುದು .

ಮೈನ್‌ ರೋಡ್‌ಸ ಕಾಣಿಸ್ತ ಉಂಟು ಮೋಡ ಕವಿದ ವಾತಾವರಣ --

ಅದಲ್ಲದೆ ಈಗ ನೀವು ನೋಡುತ್ತಿರುವ ದೃಶ್ಯ .

ಗೊತ್ತಾಗ್ತ ಉಂಟು ಇಲ್ಲಿ ಒಂದು ರೈಲು ಬಂದು ನಿಂತಿದೆ .

ಎಲ್ಲ ಮನೆಗೆ ಬೇಕಾಗುವಂತ ಎಲ್ಲದು ಒಂದೇ ಮಾಳಿಗೆಯಲ್ಲಿ ಸಿಗುವಂತ ಎಲ್ಲ ವ್ಯವಸ್ಥೆಗಳು ಇದರಲ್ಲಿ --

ಮತ್ತೆ ಸೂರ್ಯ ಅಸ್ತ ಆಗ್ತ ಉಂಟಾ ಉದಯ ಆಗ್ತಾ ಉಂಟಾ ಗೊತ್ತಿಲ್ಲ.

ಅವ ಕಸ್ಟಮರ ಅಲ್ಲ ಇವರ ಹತ್ರ ಮಾತಾಡ್ಲಿಕ್ಕೆ ಬಂದದ್ದ ಗೊತ್ತಿಲ್ಲ ಅವರೊಂದು ಮುಖದಲ್ಲಿ ಹೆದರಿಕೆಯ --

ಈಗ ಇಲ್ಲಿ ಒಂದು ಮನೆ ಕಾಣಿಸ್ತಾ ಉಂಟು.

ಇದು ಅಂಚೆ ಕಛೇರಿ ಅದು ತುಂಬ ದೊಡ್ಡದಾಗಿ ಕಾಣಿಸ್ತಾ ಉಂಟು ಅಂಚೆ ಕಛೇರಿ ಅದ್ರ ಮುಂದೆ ಒಂದು ಮರಸ ಉಂಟು .